ಈ ಹಡಗಿ ಹಡಗು ಒಂದು ದೊಡ್ಡ ಕಾಲಿ ಫೀಲ್ಡಿನ ಪಕ್ಕದಲ್ಲಿ ಇದು ಇದೆ ಇದು ತುಂಬಾ ನೋಡಲಿಕ್ಕೆ ಹಡಗಿನ ರೀತಿಯಲ್ಲಿ ಕಾಣಿಸುತ್ತಿ ದ್ ದ್ ಇದೇನೆಂದು ಕರೆಕ್ಟ್ ಆಗಿ ತಿಳಿತಾ ಇಲ್ಲ --

ಇಲ್ಲಿ ಕೆಲವಂದು ಮಿಶನ್ ಮಾಲ್ಗಳನ್ನ ಇಲ್ಲಿ ಜೋಡಿಸಲಾಗಿದೆ ಯಾವುದು ಎಂದು ತಿಳಿಯದು ಒಟ್ಟಿನಲ್ಲಿ ಇಲ್ಲಿ ಒಂದು ಇಷ್ಟು ಮಿಶನ್ ಕುಕ್ಕರ್ಗಳನ್ನೂ ಇಲ್ಲಿ ಜೋನಿಸಲಾಗಿದೆ.

ಇಲ್ಲಿ ಒಂದು ಸ್ಟ್ಯಾಚು ಅನ್ನು ನಿರ್ಮಾಣ ಮಾ ಒಂದು ಇತಿಹಾಸ ಕಾರರ ಮಹಾನ್ ವ್ಯತಿಗಳ ಒಂದು ಹಿಂದಿನ ರಾಜರುಗಳ ಮಹಾರಾಜರುಗಳ ಕಾಲದಲ್ಲಿ--

ಇಲ್ಲಿ ಇಂದು ಶಿವಪ್ಪ ನಾಯಕನ ಕೋಟೆ ಶಿವಪ್ಪ ನಾಯಕನ ಒಂದು ಅರಮನೆ.

ಇದು ಇದು ಯಾವ ಪ್ರತಿಮೆ ಎಂದು ತಿಳಿಯಲಾಗದು ಒಟ್ಟಿನಲ್ಲಿ ಒಂದು ಪ್ರತಿಮೆಯನ್ನು ಪ್ರದರ್ಶನ ಮಾಡಿ ಅದಕ್ಕೆ ಒಂದು--

ಇದು ಒಂದು ಶಿವಪ್ಪ ನಾಯಕನ ಅರಮನೆ ಕೋಟೆಯ ಅಥವಾ ಯಾವುದು ಎಂದು ತಿಳಿಯಲು ಒಟ್ಟಿನಲ್ಲಿ ನಿಮ್ಮದೊಂದು ಸ್ಟ್ಯಾಚು ವನ್ನು ಹಾಕಲಾಗಿದೆ. ಈ ಸ್ಟ್ಯಾಚು ವಿನಲ್ಲಿ ಏನೆಂದು ಬಾಸವಾಗುತ್ತಿದೆ. ಅಂದರೆ ಒಂದು ಕುದುರೆ ಒಂದು ಕುದುರೆಯ ಮೇಲೆ--

ವೀರವನಿತೆ ಸಂಗೊಳ್ಳಿ ರಾಯಣ್ಣ ಆ ಶಿವಪ್ಪ ನಾಯಕನ ಕೋಟೆ ಶಿವಪ್ಪ ನಾಯಕ ಸಂಗೊಳ್ಳಿ ರಾಯಣ್ಣ ಆ ಮತ್ತೆ --

ಒಳ್ಳೆ ಕ್ವಾಲಿಟಿಯ ತಿಂಗ್ಸ್ ಗಳು ಡ್ರೈ ಫ್ರೂಟ್ಸ್ ಗಳು ಕಾಲು ದಿನಸಿ ಐಟಂಗಳು ಹೀಗೆ ನಾನಾ ರೀತಿಯ ಐಟಂಗಳು ಈ ಮೋರಿ ನಲ್ಲಿ ಸಿಗುತ್ತವೆ ಎಂದು--

ನೀನಾ ನೀನಾ ಎಂಬುವುದು ಇದೊಂದು ಸ್ಟೋರಿನ ಹೆಸರು ಈ ಮೀನಾ ಎಂಬ ಸ್ಟೋರಿನಲ್ಲಿ ಅಹ್ ಮನೆಗೆ ಬೇಕಾಗುವಂತಹ ದಿನಸಿ ಐಟಂಗಳು ಅಹ್ ಮತ್ತೆ ನಾನಾ ರೀತಿ ಎಲ್ಲಾ ಥಿಂಗ್ಸ್ ಗಳು ಇಲ್ಲಿ ಸಿಗುತ್ತವೆ ಎಂದು ಕಂಡುಬರುತ್ತದೆ.

ನಾನಾ ರೀತಿಯ ಒಂದು ಹೆಸರು ಗಳಿಂದ ಸ್ಟ್ಯಾಚು ಗಳನು ರೆಡಿ ಮಾಡಿ ಆ ರೋಡ್ ಗೆ ಅವರಿದೆ ಆದಂಥ ಹೆಸರನ್ನು ನಾಮಕರಣ ಮಾಡುವುದು.

ಆ ಆ ಒಂದು ಚಿತ್ರಣದಲ್ಲಿ ಎಣ್ಣೆ ಬಾಣಲ್ಲಿ ಕೆಲವೊಂದು ಪಾತ್ರೆಗಳು ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ ಗಳನ್ನು ಇ --